ಬೇರೆಬೇರೆ ಅವ್ರ ಅಕೌಂಟ್ ಗೆ ದುಡ್ಡ್ ಹಾಕಬೇಕಂದ್ರೆ ಬ್ಯಾಂಕ್ ಮುಕಾಂತರ ನಾವು ಬೇರೆವ್ರ್ ಅಕೌಂಟ್ ಗೆ ದುಡ್ಡ್ ಹಾಕಬಹುದು.

ಬೀರು ತುಂಬಾ ಸೀರೆಗಳವೆ ಎಲ್ಲರು ಮದ್ವೆ ಗಿದ್ವೆ ಗೆ ಹೋದ್ರೆ ದೊಡ್ಡ್ ಸೀರೆಗಳು ಉಟ್ಟ ಕೊಂಡ್ ಹೋಗಿ ಬಂದ್ ಬಿಟ್ರೆ --

ಅದಿನ್ನಾ ವಾಶ್ ಮಾಡೋದಿಲ್ಲಾ ಅವ್ಳು ಡ್ರೈ ಕ್ಲೀನ್ ಮಾಡ್ಸಕೊ ಬನ್ನಿ ಡ್ರೈ ಕ್ಲೀನ್ ಮಾಡ್ಸಕೊ ಬನ್ನಿ ಅಂತ ಡ್ರೈ ಕ್ಲೀನ್ ಮಾಡ್ಸಕ್ಕೆ--

ನಾಟ್ಕ ಅಂತಕ್ಷಣ ಗ್ಯಾಪಕ್ ಗುಡ್ಲಪೇಟೆ ಸಿನಿಮಾ ಥಿಯೇಟರ್ ಲಿದ್ದೋ ಸಿನಿಮಾ ಥಿಯೇಟರ್ ಇರಬೇಕಾದ್ರುನು.

ಸಣ್ಣಕಿರೋರು ದಪ್ಪಗ್ ಆಗಬೇಕು ಅಂತ ಜಿಮ್ ಮಾಡತ್ತರೆ ಆದ್ರೆ ನಮ್ಮ ಕಾಲದಲ್ಲಿ ಇವೆಲ್ಲಾ ಇರಲಿಲ್ಲಾ.

ನಾವು ಜಮೀನ್ ದಲ್ಲಿ ಚನ್ನಾಗಿ ದುಡಿತ್ತಿದುವು ಕೆಲ್ಸ್ ಮಾಡತ್ತಿದುವು ಅದೆ ನಮ್ಮಗೆ ವ್ಯಾಯಾಮ ಮಾಡದಂಗೆ ಆಯ್ತಿತು.

ಎಲ್ಲಾ ಕಲ್ ಕಲರು ಅಲ್ಲಿ ನೀರು ಬರೋತರ ಮಾಡಿದರೆ ನೋಡಕ್ಕೆ ಒಳ್ಳೆ ಚನ್ನಾಗಿದೆ.

ಚಪ್ರ ಹಾಕಿ ದಬ್ಬ ನೆಟ್ಟಿ ಚಪ್ರ ಹಾಕಿ.

ಅಲ್ಲಿ ನಮ್ಮಗ ಬಯ್ ನ ಬೈಕ್ ನ ಚನ್ನಾಗಿ ರಿಪೇರಿ ಮಾಡಕೊಟ್ಟಾ ಹೀರೊ ಹೋಂಡಾ ಬೈಕ್ ನ ಈಗ್ ಚನ್ನಾಗಿದೆ ಓಡ್ತಾ ಇದೆ.

ಯಾತಿಕ್ ಹೋಗಿದ್ದೊ ಅಂದ್ರೆ ನಾವು ಸಿನಿಮಾ ಥಿಯೇಟರಲ್ಲಿ ಇದ್ದೊ ಅಲ್ಲಿ ನಮ್ ಗೆ ಆಪ್ರೇಟ್ರು ದು ಟ್ರೈನಿಂಗ್ ಗೆ ನಮ್ ಗೆ ಬೆಂಗಳೂರ್ ಗೆ ಕಳಿಸಿದ್ರು.

ಕಲ್ಲಿನ ವಿಗ್ರಹಗಳು ಅಂದ್ರೆ ಆಗಿನ್ ಕಾಲದಲ್ಲಿ ಶಿಲ್ಪಿಗಳು.

ಬಂದು ಅಲ್ಲಿ ನಾವೇನಾರು ತರಕಾರಿ ಗೀರಕಾರಿ ಏನಾರು ಹಾಕಿರೆ ಬಿನ್ನಿಸು ಅದು ಅಂತವನ್ನೆಲ್ಲಾ ತಿಂತವೆ.

ಆ ಲೈಬ್ರರಿಲಿ ನಮ್ಗ ಮಾಸ್ಟ್ರ ಗಳು ಲೈಬ್ರರಿಲಿ ಕಾರ್ಡ್ ನು ಮಾಡ್ಸಕೊಟ್ಟಿದ್ರು ಅಲ್ಲೆ ಬುಕ್ಸ್ ತಕೊಂಡು ಓದ್ ಕೊಳ್ ರಾ.

ಅಂದ್ ಬಿಟ್ಟು ಆದ್ರೆ ನಾವು ಒಬ್ರು ಒಂದ್ ದಿನ ನಮ್ಮನ್ ಲಾಸ್ಟ ನಾವು ಎಲ್ಲಾ ಹುಡುಗ್ರು ಐದು ಹುಡುಗ್ರು ಲಾಸ್ಟ ಬೆಂಚ್ --

ಟೂರ್ ಹೋಗಿದಾಗ ಅಲ್ಲಿ ಗ ಬೋಟ್ ಅಲ್ಲಿ ಒಳ್ಳೆ ಮುಜಿಕ್ ಹಾಕೋರು.

ಬಾಷಣ ಮಾಡೋರು ಅಂದಾಗ ನೋಡೋ ಹಾಗೆ ನಮ್ಮಗೆ ನೆನಪಾಗೋದೆ ನಂಗೆ ಚಕ್ರವರ್ತಿ ಸೂಲಿಬೆಲೆ.

ಪ್ರಾವಿಷನ್ ಸ್ಟೋರ್ ಅಂದಾಗ ನಮ್ಗೆ ಜ್ಞಾಪಕ್ ಬರೋದು ಬಂಬ್ಲ ಪುರದಲ್ಲಿ ಗೋಪಾಲಾ ಅಂಗಡಿ.

ಮತ್ತೆ ಪ್ರಾಣಿ ಪಕ್ಷಿಗಳೆಲ್ಲಾ ಸತ್ತ್ ಹೋದವು ಇದೆಲ್ಲಾ ಆಗದಂಗ್ ರೀತಿ ನಾವು ಎಚ್ಚರಿಕೆ ವಹಿಸ್ಬೇಕು.

ಅದ್ನ ಉಗಾದಿ ಹಬ್ಬಕಲ್ಲಿ ಬಹಳ ಜೋರಾಗಿ ಕವಿರುದ್ರೆ ಶರವಣ ಮೆರವಣಿಗೆ ಮಾಡ್ತಾರೆ.